ಇದು ನಂದ್ ಕಾರ್‌ ಯಾವ ಸೋಳೆಮಗ ಕದ್ದ್ತಕೊಂಡ್ ಹೋಗ್ಯಾನ್ ಅಂತ ಗೊತ್ತಿಲ್ಲ ಪೋಲಿಸ್ ಕಂಪ್ಲೇಂಟ್ ಮಾಡಿದ್ವಿ.

ಕೋಲೇಜ್ ಬಂದ್ ಬಂಕ್ ಮಾಡಿ ನೀವು ಕೂಡ ಬಂದ್ರೆ ಇಲ್ಲಿ.

ಇಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ರೆ ಸಾಯಂಕಾಲ ಕಳಿಸ್ತಾರ ಐದ್ರಿಂದ ಆರ್ ಗಂಟೇ ತನಕ್ಕ--